ಆ ಮತ್ತೆ ಕಥಕ್ ಡಾನ್ಸ್ ಮಾಡ್ತಾ ಇರುವಂಗೆ ಕಾಣಿಸ್ತಾ ಇದೆ.

ಇಲ್ಲಿ ಬೇರೆ ಬೇರೆ ರೀತಿಯ ಟಿ ಶರ್ಟ್ ಮತ್ತೆ ಪ ಟ್ರ್ಯಾಕ್ ಪ್ಯಾಂಟ್ ಎಲ್ಲಾ ಕಾಣಿಸ್ತಾ ಇದೆ .

ಆ ಬಿಲ್ಡಿಂಗ್ ಲ್ಲಿ ಆ ಕರ್ನಾಟಕ ಬ್ಯಾಂಕ್ ಕಾಣಿಸ್ತಾ ಇದೆ.

ಆ ರೋಡ್ ನ ಮೇಲೆ ಒಂದು ಬ್ಯಾನರ್ ಹಾಕ್ಕೊಂಡಿದ್ದಾರೆ.

ಇದು ಫಾದರ್ ಮುಲ್ಲರ್ಸ್ ಮೆಮೋರಿಯಲ್ ಕಾಲೇಜ್ .

ಇದು ಒಂದು ಪೂಜೆ ತರ ಕಾಣಿಸ್ತಾ ಇದೆ .

ಮುಲ್ಕಿಯ ವಿಜಯ ಕಾಲೇಜ್ ತರ ಕಾಣಿಸ್ತಾ ಇದೆ.

ಇದು ಒಂದು ಪ್ರಸಿದ್ದವಾದ ಕಾಲೇಜ್ ಮುಲ್ಕಿಯಲ್ಲಿದೆ.

ಇದೂ ಒಂದು ತುಂಬಾ ದೊಡ್ಡವಾದ ಬಸ್ ಸ್ಟಾಂಡ್ .

ಆ ಮೂರು ಬೇರೆ ಬೇರೆ ರೀತಿಯ ಬೆಳ್ಳಿಯ ದೀಪಗಳನ್ನ ಇಟ್ಟಿದ್ದಾರೆ ಟೇಬಲ್ ಮೇಲೆ.

ಇಲ್ಲಿ ಬೇರೆ ಬೇರೆ ರೀತಿಯ ಮಸಾಲೆ ಪ್ಯಾಕೆಟ್ ನ್ನ ಇಟ್ಟಿದ್ದಾರೆ.

ಥಂಬ್ಸ್ ಅಪ್ ಕೂಡ ಕಾಣಿಸ್ತಾ ಇದೆ ಮತ್ತೆ ಮಕ್ಕಳಿನ ಡೈಪರ್ಸ್ ಪಾಂಪೆರ್ಸ್ ಇದೆಯಲ್ಲ ಅದು ಕೂಡ ಕಾಣಿಸ್ತಾ ಇದೆ.

ನದಿ ಹತ್ರ ಒಂದು ದೊಡ್ಡವಾದ ಗುಡ್ಡ ಇದೆ .

ಬಿಲ್ಡಿಂಗ್ ನ ಎದುರು ಎದುರುಗಡೆ ಒಂದು ದೊಡ್ಡವಾದ ಒಂದು ಗ್ರೌಂಡ್ ಕಾಣಿಸ್ತಾ ಇದೆ.

ಆ ಗ್ರೌಂಡ್ ಇನ ಮೇಲೆ ಆಟೋರಿಕ್ಶಾ ಮತ್ತೆ ಟ್ರಕ್ ಅನ್ನ ಇಟ್ಟಿದ್ದಾರೆ .

ಒಬ್ಬ ಮನುಷ್ಯ ಬೈಕ್ ನ ಮೇಲೆ ಕೂತುಕೊಂಡು ಎಲ್ಲೋ ಹೋಗುತ್ತಿರುವ ಹಾಗೆ ಕಾಣಿಸ್ತಾ ಇದೆ.

ಮತ್ತೆ ಒಂದು ಬೈಕ್ ನ ಮೇಲೆ ಒಬ್ಬ ಮನುಷ್ಯ ಕೂತುಕೊಂಡು ಫೋನ್ ನಲ್ಲಿ ಮಾತಾಡ್ತಾ ಇರೋ ಹಂಗೆ ಕಾಣಿಸ್ತಾ ಇದೆ.

ಇಲ್ಲಿ ಆ ಪ್ಲಾಸ್ಟಿಕ್ ನ ಹೂಗಳು ಕಾಣಿಸ್ತಾ ಇದೆ.

ಇದು ಒಂದು ಸರಕಾರಿ ಕಚೇರಿ ತರ ಕಾಣಿಸ್ತಾ ಇದೆ .

ಆ ಬೋರ್ಡ್ ನ ಮೇಲೆ ಡಿಸ್ಟ್ರಿಕ್ಟ್ ಆಫೀಸ್ ಅಂತ ಬರೆದಿದ್ದಾರೆ.

ಆ ಮತ್ತೆ ಒಂದು ರಂಗೋಲಿ ಕೂಡ ಹಾಕ್ಕೊಂಡಿದ್ದಾರೆ .

ಆ ತುಂಬಾ ಗಮ್ಮತ್ ಇರುತ್ತೆ ಈ ತರದ್ ಜಾತ್ರೆಯಲ್ಲಿ --

ಕೂಡ ತುಂಬಾ ಜನರು ನಿಂತಿರುವ ಹಂಗೆ ಕಾಣಿಸ್ತಾ ಇದೆ.

ಮತ್ತೆ ಸಿಂಹದ ಒಂದು ಪ್ರತಿಮೆಯನ್ನ ಇಟ್ಟಿದ್ದಾರೆ .